ಇಲ್ಲಿ ಕಾಣಿಸುತ್ತಿರುವಂತ ಪಿಚ್ಚರ್ನಲ್ಲಿ ನಾವು ಬೈಕ್ ಗಳನ್ನ ಕಾಣ್ಬಹುದು ಇದು ಇದು ಬೈಕ್ ಬೈಕ್ ಪಾರ್ಕ್ ಅಂತ ಕರೀಬಹುದು ಇದನ್ನ.

ಹ್ಮ್ಮ್ ಇದು ಸಲ್ಪ ಮ್ಮ್ ಬೇಗ ಪ್ರೊಸೆಸ್ಸ್ ಆಗಿ ಅಂದ್ರೆ ನಾವು ಲೈನ್ ನಲ್ಲಿ ನಿಂದ್ರ್ ಆವಶ್ಕತೆ ಕೂಡ ಇರಲ್ಲ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ.

ಹಲವಾರು ಭಕ್ತರು ತಮ್ಮ ಇಷ್ಟ ದೈವವಾದ ದೈವವನ್ನ ಬಂದಿ ಇಲ್ಲಿ ಕಾಣುತ್ತಾರೆ.

ಇಲ್ಲಿ ಎಲ್ಲರು ತಮ್ಮದೆ ಆದ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಮದುವೆ ಅಂತಂದ್ರೆ ಖುಷಿನು ಇರುತ್ತೆ.

ನಮ್ಗೆ ಯಾವ್ ರೀತಿಯಾಗಿ ಅಂದ್ರೆ ನಮ್ಗೆ ಯಾವ್ ಹೇರ್ ಸ್ಟೈಲ್ ಸೂಟ್ ಆಗುತ್ತೋ ಆ ಹೇರ್ ಸ್ಟೈಲ್ ನ ನಾವು ಇಲ್ಲಿ ಮಾಡ್ಸ್ಕೊಳ್ಳ್ಬಹುದು.

ಇತ್ತೀಚಿನ ದಿನಗಳಂತು ಇದು ತುಂಬಾ ಉಪಕಾರಿಯಾಗಿದೆ ಅಂದ್ರೆ ಪ್ರಯೋಜನಕಾರಿಯಾಗಿದೆ.

ಇದು ರಾಯಚೂರು ವೈದಕೀಯ ವಿಜ್ನಾನಗಳ ಸಂಸ್ಥೆ ಶೋದಕ ಆಸ್ಪತ್ರೆ ಇದು ರಾಯಚೂರ್ನಲ್ಲಿದೆ.

ಆಸ್ಪತ್ರೆ ಯಲ್ಲಿ ಹಲವಾರು ವೈದ್ಯರು ಇರ್ತಾರೆ ಅ ಅದಕ್ಕೆ ಸಂಬದಿಸಿದ ಅಂದ್ರೆ ಡಿಪಾರ್ಟ್ಮೆಂಟ್ ಗೆ ತಕ್ಕಂಗೆ ಹಲವಾರು ವೈದ್ಯರು ಇರುತ್ತಾರೆ.

ಪಟಾಕಿಯಿಂದ ನಮ್ಮ ಪರಿಸರಕ್ಕೆ ನಾಶ ಆಗುತ್ತೆ ಮತ್ತೆ ಅಹ್--

ಇದು ಒಂದು ಇಡೀ ಊರಿನ ದ್ರಶ್ಯನ ನಾವು ಒಂದೆ ಪಿಕ್ಚರ್ ನಲ್ಲಿ ಕಾಣ್ತಾ ಇದೀವಿ ಆಕಾಶ ನೀಲಿ ಮತ್ತು ಕೇಸ್ರಿಯಿಂದ ಕೂಡಿದೆ.

ಈ ಪಿಕ್ಚರಲ್ಲಿ ನಾವು ಎರಡು ಮರಗಳನ್ನ --

ವದು ವರರನ್ನ ನೋಡೊಕೆ ಅವಕಾಶ ಮಾಡಿಕೊಡುವ ಒಂದು --

ಇಲ್ಲಿ ನಾವು ಒಂದು ದಾರಿಯನ್ನು ಕಾಣಬಹುದು ಅಹ್ ಸುತ್ತಮುತ್ತ ಗಿಡಗಳಿವೆ ಒಂದು ಒಂದಷ್ಟು ಅಂದ್ರೆ‌ --

ಇದನ್ನ ಬಟ್ಟೆ ಶೋಪ್ ಅಂತ ಕರೀಬಹುದು ಇಲ್ಲಿ ನಮ್ಗೆ ಯಾವ್ ರೀತಿಯಾದಂತಹ ಅಂದ್ರೆ ಯಾವ ನಮ್ಗೆ ಯಾವ್ ಬೇಕೊ ಆ ರೀತಿಯಾದಂತಹ ಬಟ್ಟೆಗಳನ್ನು ನಾವಿಲ್ಲಿ --

ಸೀರೆ ಚೂಡಿದಾರ ಪ್ಯಾಂಟ್ ಟೀ ಶರ್ಟ್ ಈ ತರಹದ ಬಟ್ಟೆಗಳನ್ನು ನಾವು ಇಲ್ಲಿ ತಗೋಬಹುದು.

ದ್ಬಜ ನಾವು ಇಲ್ಲಿ ಕಾಣಬಹುದು ಮತ್ತೆ ಮತ್ತೆ ಒಂದಷ್ಟು ಜನ ತಮ್ಮ ತಮ್ಮ ಕೆಲ್ಸಗಳಿಗೆ ಹೋಗ್ತಾ ಇದ್ದಾರೆ.

ಇದನ್ನು ನಾವು ಮಸೀದಿಯ ಒಳಾಂಗಣ ಪ್ರದೇಶ ಅಂತ ಕರೀಬಹುದು.

ಇದನ್ನ ನಾವು ಆಟೊ ನಿಲ್ದಾಣ ಅಂ ತ ಕರೀಬಹುದು ಎಲ್ಲ ಆಟೊ ಗಳು ಬಂದು ಅಂದ್ರೆ ಎಲ್ಲ ಊರಲ್ಲಿ ಆಟೋ ನಿಲ್ದಾಣಗಳು ಇದ್ದೇ ಇರುತ್ತವೆ ಎಲ್ಲಾ ಆಟೊ ಚಾಲಕರು --

ಇಲ್ಲಿ ಕಾಣಿಸ್ತಾ ಇರೋವಂತಹ ಏ.ಟಿ.ಎಮ್ ಎಸ್.ಬಿ.ಐ ಬ್ಯಾಂಕ್ ನದ್ದಾಗಿದೆ ಎಸ್.ಬಿ.ಐ ಬ್ಯಾಂಕ್ ನ್ಯಾಷನಲ್ ಬ್ಯಾಂಕ್ ಆಗಿದೆ ಅ ಇದು ಈ ಎಸ್. ಬಿ.ಐ ಬ್ಯಾಂಕ್ --

ಈ ಎ ಏ.ಟಿ.ಎಮ್. ಗಳಿಂದ ಹಲವಾರು ಪ್ರಯೋಜನಗಳಾಗಿವೇ ಒಂದೇನಪ್ಪ ಅಂತಂದ್ರೆ ನಮ್ ಟೈಮ್ ಏಸ್ಟ್ ಆಗಲ್ಲ ಅದೊಂದು ಮುಖ್ಯವಾದದ್ದು.

ಇಲ್ಲಿ ಕಾಣ್ಬಹುದು ಇಲ್ಲಿ ಯಾವ್ ಯಾವ್ ರೀತಿಯಾದಂತಹ ಅಂದ್ರೆ ಸ್ಪೆಷಲಿಸ್ಟ್ ಸ್ಪೆಷಲ್ ಡಾಕ್ಟರ್ ಇದಾರೆ ಅನ್ನೋದನ್ನ --

ಇಲ್ಲಿ ನಾವು ಕ್ರಷಿಗೆ ಸಂಬಂದಪಟ್ಟಿರೋವಂತಹ ಪ್ರೆಶ್ನೆಗಳನ್ನ ಕೇಳಿ ಅವುಗಳಿಗೆ ಉತ್ತರಗಳನ್ನ ಪಟ್ಟ್ಕೊಳ್ಳ್ಬಹುದು.

ಇದನ್ನ ನಾವು ಎಕ್ಸಿಬಿಷನ್ ಅಂತ ಕರೀಬಹುದು ಇಲ್ಲಿ ಆರು ಅ ಅಂದ್ರೆ ವಿಗ್ರಹಗಳಿವೆ ವಿಗ್ರಹಗಳು ಅಥವ --

ನಮ್ಗೆ ಯಾವ್ ರೀತಿಯ ಆಹಾರ ನೀರು ಗಾಳಿ ಈ ತರ ಮೂಲಬೂತ ಅಹ್ ಸೌಕರ್ಯಗಳು ಬೇಕೊ ಅದೇ ತರ ಇದೆ ಮನೆ ಅ --

ಮ್ಮ್ ಗಿಡಗಳು ಚೆನ್ನಾಗಿ ಬಳಿತವೆ ಕೀಟನಾಶಕಳಿ ಕೀಟನಾಶಕಗಳ ಹಾಕೋದ್ರಿಂದ ಗಿಡಗಳು ಹಾಳಾಗದೆ ಚೆನ್ನಾಗಿ ಬೆಳಿ --

ಇಲ್ಲಿ ಕಾಣಿಸ್ತಾ ಇರುವಂತರ ಪಿಕ್ಚರ್ನಲ್ಲಿ ವಾಲ್ಮೀಕಿ ವ್ರತ್ತವನ್ನ ನಾವು ಕಾಣಬಹುದು ವಾಲ್ಮೀಕಿ ಅನ್ನೊವ್ರು --

ಇಲ್ಲಿ ಮುಸ್ಲಿಮರು ತಮ್ಮ ದೇವರಾದ ಅಲ್ಲಹುವನ್ನು ಪ್ರಾರ್ಥಿಸಲು ಬರುತ್ತಾರೆ ಮತ್ತು ಅವರು ಇಲ್ಲಿ ನಮಾಝ್ ಅನ್ನು ಮಾಡಲು ಬರುತ್ತಾರೆ.

ನಮಗೆ ವ್ಯಾಯಾಮ ಆಗಿವುದು ಮತ್ತು ನಾವು ಆರೋಗ್ಯವನ್ನ ಚೆನ್ನಾಗಿ ಇಟ್ಟುಕೊಳ್ಳಬಹುದು ಇದನ್ನ ಕಡಿಮೆ ವೆಚ್ಚದಲ್ಲಿ ಖರೀದಿಸಬಹುದು.